ನಾವು ಇಲ್ಲಿ ಒಂದು ಮೂರು ಮಕ್ಕಳು ನೃತ್ಯ ಮಾಡುತ್ತಿರುವ ದೃಶ್ಯವನ್ನು ನಾವು ಇಲ್ಲಿ ಕಾಣಬಹುದಾಗಿದೆ ಒಂದು ಸ್ಟೇಜ್ ಮೇಲೆ .

ಇಲ್ಲಿ ಒಂದು ಬುಕ್ ಸ್ಟೋರ್ ನಾ ನಾವು ನೋಡಬಹುದು. ಬುಕ್ ಸ್ಟೋರ್ ಅಲ್ಲಿ ಒಬ್ಬಾ ವ್ಯಕ್ತಿ ಫೋನ್ ಫೋನ್ ಅಲ್ಲಿ ಮಾತನಾಡುತ್ತಿರುವ ದೃಶವನ್ನು ನಾವಿಲ್ಲಿ ನೋಡಬಹುದಾಗಿದೆ. ವ್ಯಕ್ತಿ ಹಿಂದಗಡೆ ಕೆಲವು ಟಬೇಲ್ ಗಳು ಬುಕ್ ಗಳು ಪೆಣ್ ಗಳು ಇರುವ ದೃಶ್ಯವನ್ನು ಸಹಾ ನಾವ್ ಇಲ್ಲಿ ಕಾಣಬಹುದಾಗಿದೆ.

ಇದು ಒಂದು ಸಮಾರಾಂಬದಲ್ಲಿ ಒಬ್ಬ ವ್ಯಕ್ತಿಯು ಒಂದು ಸ್ವಿಮಿಂಗ್ ಫುಲ್ ಪಕ್ಕದಲ್ಲಿ ನಿಂತಕೊಂಡು ಫೈಟೋ ತೆಗೆಸಿಕೊಳ್ಳುತ್ತಿರುವ ದೃಶ್ಯವನ್ನು ನೋಡ.